ಆಕಡೆ ಈಕಡೆ ತುಂಬಾ ಅಂಗಡಿಗಳಿವೆ .ಐಸ್ ಕ್ರೀಮ್ ಅಂಗಡಿಗಳು ಕೂಡ ಇವೆ . ಹಾಗು ಲೈಟಿಂಗ್ಸ್ ಗಳಿವೆ ಮತ್ತು ಮುಂದ್ಗಡೆ ಸ್ಟೇಜ್ ಇದೆ.

ನೋಡಲು ತುಂಬ ಸುಂದರವಾಗಿ ಕಾಣಿಸುತ್ತಿದೆ ಹಾಗು ಆ ಸುತ್ತಲೂ ಹೂವಿನ ಗಿಡಗಳು ಕಾಣಿಸಿಕೊಳ್ಳುತ್ತಿವೆ.